C ನಲ್ಲಿಯ ಕ್ಲಾಸ್ ಆಂಡ್ ಆಬ್ಜೆಕ್ಟ್ಸ್ ಕ್ಲಾಸಸ್ ಆಂಡ್ ಒಬ್ಜೆಕ್ಟ್ಸ್ ಎನ್ನುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ಕ್ಲಾಸಸ್ ಒಬ್ಜೆಕ್ಟ್ಸ್ ಎನ್ಕ್ಯಾಪ್ಸುಲೇಶನ್ ಮತ್ತು ಡೇಟಾ ಆಬ್ಸ್ಟ್ರಾಕ್ಶನ್ ಮುಂತಾದವುಗಳನ್ನು ನಾವು ಕಲಿಯುವೆವು ನಾವು ಇದನ್ನು ಒಂದು ಉದಾಹರಣೆಯ ಸಹಾಯದಿಂದ ಮಾಡುವೆವು
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡಲು ನಾನು ಉಬುಂಟು ಒಎಸ್ ನ 1110 ನೇ ಆವೃತ್ತಿ ಮತ್ತು g ಕಂಪೈಲರ್ ನ 461 ನೇ ಆವೃತ್ತಿಯನ್ನು ಬಳಸುತ್ತಿದ್ದೇನೆ
ನಾವು ಕ್ಲಾಸಸ್ ಎನ್ನುವುದರ ಪರಿಚಯದೊಂದಿಗೆ ಪ್ರಾರಂಭಿಸೋಣ
ಕ್ಲಾಸ್ ಎನ್ನುವ ಕೀವರ್ಡ್ಅನ್ನು ಬಳಸಿ ಕ್ಲಾಸ್ ಅನ್ನು ಕ್ರಿಯೇಟ್ ಮಾಡಲಾಗಿದೆ
ಇದು ಡೇಟಾ ಮತ್ತು ಫಂಕ್ಶನ್ಸ್ ಗಳನ್ನು ಹೊಂದಿದೆ
ಕ್ಲಾಸ್ ಎನ್ನುವುದು ಕೋಡ್ ಮತ್ತು ಡೇಟಾಗಳನ್ನು ಜೋಡಿಸುತ್ತದೆ
ಕ್ಲಾಸ್ನ ಡೇಟಾ ಮತ್ತು ಫಂಕ್ಶನ್ ಗಳು ಆ ಕ್ಲಾಸ್ ನ ಮೆಂಬರ್ ಗಳೆಂದು ಕರೆಯಲ್ಪಡುತ್ತವೆ
ನಾವು ಒಬ್ಜೆಕ್ಟ್ ಗಳೆಡೆಗೆ ನಡೆಯೋಣ
ಒಬ್ಜೆಕ್ಟ್ ಗಳು ವೇರಿಯಬಲ್ ಗಳಾಗಿವೆ
ಇವುಗಳು ಕ್ಲಾಸ್ ನ ನಕಲುಗಳಾಗಿವೆ
ಅವುಗಳಲ್ಲಿ ಪ್ರತಿಯೊಂದು ಪ್ರಾಪರ್ಟೀಸ್ ಮತ್ತು ಬಿಹೇವಿಯರ್ ಎನ್ನುವುದನ್ನು ಹೊಂದಿದೆ
ಪ್ರಾಪರ್ಟೀಸ್ ಗಳನ್ನು ಡೇಟಾ ಅಂಶಗಳ ಮೂಲಕ ನಿರ್ಧರಿಸಲಾಗುತ್ತದೆ ಮತ್ತು ಬಿಹೇವಿಯರನ್ನು ಮೆಥಡ್ಸ್ ಎಂದು ಕರೆಯಲಾಗುವ ಮೆಂಬರ್ ಫಂಕ್ಶನ್ ಗಳ ಮೂಲಕ ನಿರ್ಧರಿಸಲಾಗುತ್ತದೆ
ಈಗ ನಾವು ಕ್ಲಾಸ್ ಎನ್ನುವುದಕ್ಕೆ ಇರುವ ಸಿಂಟ್ಯಾಕ್ಸನ್ನು ನೋಡೋಣ
ಇಲ್ಲಿ ಕ್ಲಾಸ್ ಎನ್ನುವುದು ಕ್ಲಾಸ್ಅನ್ನು ವ್ಯಾಖ್ಯಾನಿಸಲು ಬಳಸುವ ಒಂದು ಕೀವರ್ಡ್ ಆಗಿದೆ
ಕ್ಲಾಸ್ ನೇಮ್ ಎನ್ನುವುದು ಕ್ಲಾಸ್ ನ ಹೆಸರು ಆಗಿದೆ
ಪಬ್ಲಿಕ್ ಪ್ರೈವೇಟ್ ಆಂಡ್ ಪ್ರೊಟೆಕ್ಟೆಡ್ ಇವುಗಳು ಆಕ್ಸೆಸ್ ಸ್ಪೆಸಿಫೈಯರ್ ಗಳಾಗಿವೆ
ಮತ್ತು ಇಲ್ಲಿ ನಾವು ಮೆಂಬರ್ ಫಂಕ್ಶನ್ ಮತ್ತು ಡೇಟಾ ಮೆಂಬರ್ ಗಳನ್ನು ಪಬ್ಲಿಕ್ ಪ್ರೈವೇಟ್ ಮತ್ತು ಪ್ರೊಟೆಕ್ಟೆಡ್ ಎಂದು ವ್ಯಾಖ್ಯಾನಿಸಿದ್ದೇವೆ
ಕ್ಲಾಸ್ಅನ್ನು ಈ ರೀತಿ ನಾವು ಕ್ಲೋಸ್ ಮಾಡುತ್ತೇವೆ
ಈಗ ನಾವು ಒಂದು ಉದಾಹರಣೆಯನ್ನು ನೋಡೋಣ
ನಾನು ಈಗಾಗಲೇ ಎಡಿಟರ್ನಲ್ಲಿ ಕೋಡ್ಅನ್ನು ಟೈಪ್ ಮಾಡಿದ್ದೇನೆ
ನಾನು ಅದನ್ನು ಓಪನ್ ಮಾಡುವೆನು
ನಮ್ಮ ಫೈಲ್ ನೇಮ್ ಕ್ಲಾಸ್ ಹೈಫೆನ್ ಒಬಿಜೆ ಡಾಟ್ ಸಿಪಿಪಿ ಆಗಿದೆ ಎನ್ನುವುದನ್ನು ಗಮನಿಸಿರಿ
ಈ ಉದಾಹರಣೆಯಲ್ಲಿ ನಾವು ಕ್ಲಾಸ್ಅನ್ನು ಉಪಯೋಗಿಸಿ ಒಂದು ಚೌಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಯುವೆವು
ನಾನು ಈಗ ಕೋಡ್ ಅನ್ನು ವಿವರಿಸುತ್ತೇನೆ
ಈ ಐಯೋಸ್ಟ್ರೀಮ್ ಎನ್ನುವುದು ನಮ್ಮ ಹೆಡರ್ ಫೈಲ್ ಆಗಿದೆ
ಇಲ್ಲಿ ನಾವು ಎಸ್ಟಿಡಿ ನೇಮ್ಸ್ಪೇಸ್ ಎನ್ನುವುದನ್ನು ಉಪಯೋಗಿಸುತ್ತಿದ್ದೇವೆ
ಇದು ಸ್ಕ್ವೇರ್ ಎನ್ನುವ ಒಂದು ಕ್ಲಾಸ್ ಗಾಗಿ ಡಿಕ್ಲರೇಶನ್ ಆಗಿದೆ
ಇಲ್ಲಿ ನಾನು ಯಾವುದೇ ಆಕ್ಸೆಸ್ ಸ್ಪೆಸಿಫೈಯರ್ ಅನ್ನು ಡಿಕ್ಲೇರ್ ಮಾಡಿಲ್ಲ
ಆದ್ದರಿಂದ ಡೀಫಾಲ್ಟ್ ಆಗಿ ಅದು ಪ್ರೈವೇಟ್ ಎಂದಾಗಿದೆ
ಆದ್ದರಿಂದ ವೇರಿಯಬಲ್ ಎಕ್ಸ್ ಕ್ಲಾಸ್ ಸ್ಕ್ವೇರ್ ಎನ್ನುವುದರ ಪ್ರೈವೇಟ್ ಮೆಂಬರ್ ಆಗಿದೆ
ಇದು ಪಬ್ಲಿಕ್ ಸ್ಪೆಸಿಫೈಯರ್ ಆಗಿದೆ
ಆರಿಯಾ ಎನ್ನುವ ಫಂಕ್ಶನ್ ಒಂದು ಪಬ್ಲಿಕ್ ಫಂಕ್ಶನ್ ಆಗಿದೆ
ಮತ್ತು ಕ್ಲಾಸ್ ಅನ್ನು ಈ ರೀತಿ ನಾವು ಕ್ಲೋಸ್ ಮಾಡುತ್ತೇವೆ
ಆಕ್ಸೆಸ್ ಸ್ಪೆಸಿಫೈಯರ್ ನ ಬಗೆಗೆ ಇನ್ನೂ ಹೆಚ್ಚು ತಿಳಿಯಲು ನಾವು ಈಗ ನಮ್ಮ ಸ್ಲೈಡ್ ಗಳಿಗೆ ಹಿಂದಿರುಗೋಣ
ಪಬ್ಲಿಕ್ ಸ್ಪೆಸಿಫೈಯರ್ ಈ ಪಬ್ಲಿಕ್ ಸ್ಪೆಸಿಫೈಯರ್ ಎನ್ನುವುದು ಡೇಟಾವನ್ನು ಕ್ಲಾಸ್ ನ ಹೊರಗಡೆಯಿಂದ ಆಕ್ಸೆಸ್ ಮಾಡಲು ಅನುಮತಿಸುತ್ತದೆ
ಪಬ್ಲಿಕ್ ಮೆಂಬರ್ ಎನ್ನುವುದನ್ನು ಪ್ರೋಗ್ರಾಂನಲ್ಲಿ ಎಲ್ಲಿಯಾದರೂ ಉಪಯೋಗಿಸಬಹುದು
ಪ್ರೈವೇಟ್ ಸ್ಪೆಸಿಫೈಯರ್ ಪ್ರೈವೇಟ್ ಎಂದು ಡಿಕ್ಲೇರ್ ಮಾಡಲ್ಪಟ್ಟ ಮೆಂಬರ್ ಗಳನ್ನು ಕ್ಲಾಸ್ ನ ಹೊರಗೆ ಬಳಸಲು ಅಥವಾ ಆಕ್ಸೆಸ್ ಮಾಡಲು ಸಾಧ್ಯವಿಲ್ಲ
ಪ್ರೈವೇಟ್ ಮೆಂಬರ್ ಗಳನ್ನು ಆ ಕ್ಲಾಸ್ನ ಮೆಂಬರ್ ಗಳು ಮಾತ್ರ ಬಳಸಲು ಸಾಧ್ಯವಿದೆ
ಪ್ರೊಟೆಕ್ಟೆಡ್ ಸ್ಪೆಸಿಫೈಯರ್ ಪ್ರೊಟೆಕ್ಟೆಡ್ ಮೆಂಬರ್ ಗಳನ್ನು ಆ ಕ್ಲಾಸ್ ನ ಹೊರಗಡೆಯಿಂದ ಆಕ್ಸೆಸ್ ಮಾಡಲು ಸಾಧ್ಯವಿಲ್ಲ
ಅವುಗಳನ್ನು ಡಿರೈವ್ಡ್ ಕ್ಲಾಸ್ ಎನ್ನುವದರಿಂದ ಆಕ್ಸೆಸ್ ಮಾಡಲು ಸಾಧ್ಯವಿದೆ
ನಾವು ನಮ್ಮ ಪ್ರೋಗ್ರಾಂ ಗೆ ಹಿಂದಿರುಗೋಣ
ಇಲ್ಲಿ ಈ ಸ್ಟೇಟಮೆಂಟ್ ನಲ್ಲಿ ನಾವು ಕ್ಲಾಸ್ ನೇಮ್ ಅನ್ನು ಹೊಂದಿದ್ದೇವೆ
ಇವುಗಳು ಸ್ಕೋಪ್ ರೆಸಲ್ಯೂಶನ್ ಆಪರೇಟರ್ ಮತ್ತು ಫಂಕ್ಶನ್ ನೇಮ್ ಎಂದು
ನಾವು ಈ ಆಪರೇಟರನ್ನು ಉಪಯೋಗಿಸಲೇಬೇಕು
ಆರಿಯಾ ಎನ್ನುವ ಫಂಕ್ಶನ್ ಗ್ಲೋಬಲ್ ಫಂಕ್ಶನ್ ಆಗಿಲ್ಲವೆಂದು ಇದು ಸೂಚಿಸುತ್ತದೆ ಇದು ಸ್ಕ್ವೇರ್ ಎನ್ನುವ ಕ್ಲಾಸ್ನ ಮೆಂಬರ್ ಫಂಕ್ಶನ್ ಆಗಿದೆ
ಇಲ್ಲಿ ನಾವು ಇಂಟ್ a ಎನ್ನುವ ಆರ್ಗ್ಯುಮೆಂಟ್ ಒಂದನ್ನು ಪಾಸ್ ಮಾಡುತ್ತೇವೆ
ಈ ಸ್ಕೋಪ್ ರೆಸಲ್ಯೂಶನ್ ಆಪರೇಟರ್ ಎನ್ನುವುದರ ಬಗೆಗೆ ಇನ್ನೂ ಹೆಚ್ಚು ತಿಳಿಯಲು ಈಗ ನಾವು ಸ್ಲೈಡ್ ಗಳಿಗೆ ಬದಲಾಯಿಸೋಣ
ಇದನ್ನು ಮರೆಮಾಡಲಾದ ಹಿಡನ್ ಡೇಟಾವನ್ನು ಆಕ್ಸೆಸ್ ಮಾಡಲು ಬಳಸಲಾಗುತ್ತದೆ
ಒಂದೇ ಹೆಸರನ್ನು ಹೊಂದಿದ ವೇರಿಯಬಲ್ ಅಥವಾ ಫಂಕ್ಶನ್ ಅನ್ನು ಆಕ್ಸೆಸ್ ಮಾಡಲು ನಾವು ಸ್ಕೋಪ್ ರೆಸಲ್ಯೂಶನ್ ಆಪರೇಟರ್ ಅನ್ನು ಉಪಯೋಗಿಸುತ್ತೇವೆ
ಒಂದು ವೇಳೆ ಲೋಕಲ್ ವೇರಿಯಬಲ್ ಮತ್ತು ಗ್ಲೋಬಲ್ ವೇರಿಯಬಲ್ ಗಳೆರಡೂ ಒಂದೇ ಹೆಸರನ್ನು ಹೊಂದಿದ್ದರೆ ಲೋಕಲ್ ವೇರಿಯಬಲ್ ಆದ್ಯತೆಯನ್ನು ಪಡೆಯುತ್ತದೆ
ನಾವು ಸ್ಕೋಪ್ ರೆಸಲ್ಯೂಶನ್ ಆಪರೇಟರ್ ಇದನ್ನು ಬಳಸಿ ಗ್ಲೋಬಲ್ ವೇರಿಯಬಲ್ ಅನ್ನು ಆಕ್ಸೆಸ್ ಮಾಡಬಹುದು
ಈಗ ನಮ್ಮ ಪ್ರೋಗ್ರಾಂ ಗೆ ಬದಲಾಯಿಸಿರಿ
ಇಲ್ಲಿ a ನ ಮೌಲ್ಯವನ್ನು x ಎನ್ನುವಲ್ಲಿ ಸ್ಟೋರ್ ಮಾಡಲಾಗಿದೆ
ನಂತರ ನಾವು ಸ್ಕ್ವೇರ್ ನ ಏರಿಯಾವನ್ನು ರಿಟರ್ನ್ ಮಾಡುತ್ತೇವೆ
ಇಲ್ಲಿ x ಎನ್ನುವುದು ಪ್ರೈವೇಟ್ ಮೆಂಬರ್ ಆಗಿದೆ
ಪ್ರೈವೇಟ್ ಪ್ಯಾರಾಮೀಟರ್ ಅನ್ನು ಆಕ್ಸೆಸ್ ಮಾಡಲು ನಾವು a ಎನ್ನುವ ಪಬ್ಲಿಕ್ ಮೆಂಬರ್ ಅನ್ನು ಉಪಯೋಗಿಸಿದ್ದೇವೆ
ಪ್ರೈವೇಟ್ ಮೆಂಬರ್ ಗಳನ್ನು ಯಾವಾಗಲೂ ಮರೆಮಾಡಲಾಗಿರುತ್ತದೆ
ಇದು ನಮ್ಮ ಮೇನ್ ಎನ್ನುವ ಫಂಕ್ಶನ್ ಆಗಿದೆ
ಇಲ್ಲಿ ಸ್ಕ್ಯೂಆರ್ ಎನ್ನುವುದು ಕ್ಲಾಸ್ ಸ್ಕ್ವೇರ್ ಎನ್ನುವುದರ ಒಬ್ಜೆಕ್ಟ್ ಆಗಿದೆ
ಹೀಗೆ ನಾವು ಒಂದು ಒಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೇವೆ
ಕ್ಲಾಸ್ ನೇಮ್ ಇದಾದ ನಂತರ ಒಬ್ಜೆಕ್ಟ್ ನೇಮ್
ಇಲ್ಲಿ ನಾವು ಸ್ಕ್ಯೂಆರ್ ಎನ್ನುವ ಒಬ್ಜೆಕ್ಟ್ ಹಾಗೂ ಒಂದು
ಡಾಟ್ ಓಪರೇಟರ್ ಅನ್ನು ಉಪಯೋಗಿಸಿ ಆರಿಯಾ ಎನ್ನುವ ಫಂಕ್ಶನ್ ಅನ್ನು ಕಾಲ್ ಮಾಡುತ್ತೇವೆ
ಆಮೇಲೆ ನಾವು 4 ಅನ್ನು ಆರ್ಗ್ಯುಮೆಂಟ್ ಎಂದು ಪಾಸ್ ಮಾಡುತ್ತೇವೆ
ನಾವು x ನ ಮೌಲ್ಯವನ್ನು 4 ಎಂದು ಸೆಟ್ ಮಾಡುತ್ತೇವೆ
ಇದು ನಮ್ಮ ರಿಟರ್ನ್ ಸ್ಟೇಟಮೆಂಟ್ ಆಗಿದೆ
ಈಗ ಸೇವ್ ದ ಮೇಲೆ ಕ್ಲಿಕ್ ಮಾಡಿರಿ
ನಾವು ಈ ಪ್ರೋಗ್ರಾಂ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ನಿಮ್ಮ ಕೀಬೋರ್ಡ್ ಮೇಲಿನ Ctrl Alt ಮತ್ತು T ಎನ್ನುವ ಕೀಗಳನ್ನು ಒಂದೇ ಬಾರಿಗೆ ಒತ್ತಿ ಟರ್ಮಿನಲ್ ವಿಂಡೋವನ್ನು ಓಪನ್ ಮಾಡಿರಿ
ಕಂಪೈಲ್ ಮಾಡಲು g ಸ್ಪೇಸ್ ಕ್ಲಾಸ್ ಹೈಫನ್ ಒಬಿಜೆ ಡಾಟ್ ಸಿಪಿಪಿ ಸ್ಪೇಸ್ ಹೈಫನ್ o ಸ್ಪೇಸ್ ಕ್ಲಾಸ್ ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
class ಡಾಟ್ ಸ್ಲ್ಯಾಷ್ ಕ್ಲಾಸ್ ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
ಔಟ್ಪುಟ್ ಹೀಗೆ ಕಾಣುತ್ತದೆ ಆರಿಯಾ ಒಎಫ್ ಥೆ ಸ್ಕ್ವೇರ್ ಇಸ್ 16 ನಾವು ಈಗ ನಮ್ಮ ಪ್ರೋಗ್ರಾಂ ಗೆ ಹಿಂದಿರುಗೋಣ
ಈಗ ಇಲ್ಲಿಯವರೆಗೆ ನಾವು ನೋಡಿರುವುದು ಕ್ಲಾಸ್ ಎನ್ನುವುದರಲ್ಲಿ ಡೇಟಾ ಮತ್ತು ಫಂಕ್ಶನ್ ಗಳು ಒಟ್ಟಿಗೆ ಸೇರಿರುವುದು
ಕ್ಲಾಸ್ ಎನ್ನವುದು ಒಂದೇ ಘಟಕವಾಗಿದೆ
ಇದರಲ್ಲಿ ಡೇಟಾ ಮತ್ತು ಅದನ್ನು ಬಳಸುವ ಫಂಕ್ಶನ್ ಗಳನ್ನು ಒಟ್ಟಿಗೇ ಗುಂಪು ಮಾಡಲಾಗಿದೆ
ಈ ವ್ಯವಸ್ಥೆಯನ್ನು ಎನ್ಕ್ಯಾಪ್ಸುಲೇಷನ್ ಎನ್ಕ್ಯಾಪ್ಸುಲೇಶನ್ ಎಂದು ಕರೆಯಲಾಗುತ್ತದೆ
ಆಮೇಲೆ ಕ್ಲಾಸ್ ಅನ್ನು ಪ್ರೈವೇಟ್ ಹಾಗೂ ಪಬ್ಲಿಕ್ ಮೆಂಬರ್ ಗಳೊಂದಿಗೆ ನಾವು ನೋಡಿದ್ದೇವೆ
ಪ್ರೈವೇಟ್ ಡೇಟಾವನ್ನು ಮರೆಮಾಡಲಾಗಿದೆ
ಅದನ್ನು ಕ್ಲಾಸ್ ನ ಹೊರಗೆ ಆಕ್ಸೆಸ್ ಮಾಡಲು ಸಾಧ್ಯವಿಲ್ಲ
ಈ ವ್ಯವಸ್ಥೆಯನ್ನು ಡಾಟಾ ಅಬ್ಸ್ಟ್ರಾಕ್ಷನ್ ಡೇಟಾ ಆಬ್ಸ್ಟ್ರ್ಯಾಕ್ಶನ್ ಎಂದು ಕರೆಯಲಾಗುತ್ತದೆ
ಇಂಟರ್ಫೇಸ್ ಕಾಣಿಸಿಕೊಂಡಿದೆ ಆದರೆ ಇಂಪ್ಲಿಮೆಂಟೇಶನ್ ಅನ್ನು ಮರೆಮಾಡಲಾಗಿದೆ
ಇದು ನಮ್ಮನ್ನು ಈ ಟ್ಯುಟೋರಿಯಲ್ ನ ಕೊನೆಗೆ ಕರೆತಂದಿದೆ
ನಾವು ನಮ್ಮ ಸ್ಲೈಡ್ ಗಳಿಗೆ ಹಿಂದಿರುಗೋಣ
ನಾವು ಇದನ್ನು ಸಂಕ್ಷಿಪ್ತಗೊಳಿಸೋಣ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಎನ್ಕ್ಯಾಪ್ಸುಲೇಶನ್ ಡೇಟಾ ಆಬ್ಸ್ಟ್ರಾಕ್ಶನ್ ಪ್ರೈವೇಟ್ ಮೆಂಬರ್ ಗಳು ಇಂಟ್ x ಪಬ್ಲಿಕ್ ಫಂಕ್ಶನ್ ಗಳು ಇಂಟ್ ಆರಿಯಾ ಕ್ಲಾಸ್ ಗಳು ಕ್ಲಾಸ್ ಸ್ಕ್ವೇರ್ ಒಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡಲು ಸ್ಕ್ವೇರ್ ಸ್ಕ್ಯೂಆರ್ ಒಬ್ಜೆಕ್ಟ್ ಸ್ಕ್ಯೂಆರ್ ಡಾಟ್ area ಗಳನ್ನು ಉಪಯೋಗಿಸಿ ಫಂಕ್ಶನ್ ಕಾಲ್ ಮಾಡುವುದು ಮುಂತಾದವುಗಳನ್ನು ಕಲಿತಿದ್ದೇವೆ
ಒಂದು ಅಸೈನ್ಮೆಂಟ್ ಎಂದು ಒಂದು ನಿರ್ದಿಷ್ಟ ವರ್ತುಳದ ಪರಿಧಿಯನ್ನು ಕಂಡುಹಿಡಿಯಲು ಪ್ರೋಗ್ರಾಂ ಒಂದನ್ನು ಬರೆಯಿರಿ
ಕೆಳಗೆ ತೋರಿಸಿದ ಲಿಂಕ್ನಲ್ಲಿ ಲಭ್ಯವಿರುವ ವೀಡಿಯೋವನ್ನು ನೋಡಿರಿ
httpspoken tutorialorgWhat is a Spoken Tutorial ಅದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವನ್ನು ಸಾರಾಂಶಗೊಳಿಸುತ್ತದೆ
ನೀವು ಉತ್ತಮವಾದ ಬ್ಯಾಂಡ್ವಿಡ್ತ್ ಅನ್ನು ಹೊಂದಿಲ್ಲದಿದ್ದರೆ ಡೌನ್ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಹಾಗೂ ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು contactspoken tutorialorg ಈ ಈ ಮೇಲ್ ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಪ್ರಕಲ್ಪದ ಒಂದು ಭಾಗವಾಗಿದೆ
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರದ ಆಧಾರವನ್ನು ಹೊಂದಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಕೆಳಗೆ ತೋರಿಸಿದ ಲಿಂಕ್ ಗಳ ಮೇಲೆ ಲಭ್ಯವಿದೆ
httpspoken tutorialorgNMEICT Intro ಇದರ ಅನುವಾದಕಿ ಐ ಐ ಟಿ ಬಾಂಬೆಯಿಂದ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ಐ ಐ ಟಿ ಬಾಂಬೆ ಯಿಂದ ವಾಸುದೇವ
ಧನ್ಯವಾದಗಳು